ಪೆನ್ ಪೆನ್ನಿ ನಲ್ಲಿ ತುಂಬಾ ವಿಧವಿದೆ ಆಹ್ಹ್ ಇಲ್ಲಿ ಬಹಳಷ್ಟ್ಟು ಪೆನ್ನು ಗಳು ಇದ್ದು ಪೆನ್ನು ಗಳನ್ನು ಬರೆಯುದಕ್ಕೆ ಉಪಯೋಗಿಸುತ್ತಾರೆ.

ಆಹ್ಹ್ ಟಿಕೆಟ್ ತಗೊಂಡು ಬಸ್ನಲ್ ಕುತ್ಕೊಂಡು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಪ್ರಯಾಣ ಮಾಡಬಹುದು.

ಜೊತೆಗೆ ತುಂಬಾ ಜನ ಪ್ರಯಾಣ ಮಾಡ್ತಾರೆ ಬಸ್ ಅಲ್ಲಿ ಓಡಾಡೋದು ಆಹ್ಹ್ ತುಂಬಾ ಚೆನ್ನಾಗಿ--

ಬೇಕ್ರಿಯಲ್ಲಿ ತುಂಬಾ ವೆರೈಟಿ ಆಗಿರೊಅಂತ ಸ್ವೀಟ್ಸ್ಗ ಗಳ್ ಸಿಗತ್ತೆ.

ಬೇಕ್ರಿಯಲ್ಲಿ ತುಂಬಾ ವೆರೈಟಿ ಆಗಿರೊ ಅಂತ ಸ್ವೀಟ್ಸ್ಗ ಗಳ್ ಸಿಗತ್ತೆ.

ತುಂಬಾ ದೊ ತುಂಬಾ ತುಂಬಾ ಜನನ ಕಾರ್ದ್ ಬಿಟ್ಟು ತುಂಬಾ ಗ್ರಾಂಡ್ ಆಗಿ ಮಾಡ್ತಾರೆ.

ಪಾರ್ಕ್ ಅಲ್ಲಿ ಮಕ್ಕಳು ಮತ್ತೆ ಹಾಗೆ ದೊಡ್ಡವರು ಕೊಡ ವಾಕಿಂಗ್ ಮಾಡೋಕ್ಕೆ ಹಾಗೆ ಮಕ್ಕಳು ಆಟ ಆಡ್ಲಿಕ್ಕೆ ಅಂತ ಬರತ್ತಾರೆ.

ಗ್ರೋಸರಿ ಶಾಪ್ ಅಲ್ಲಿ ಬುಕ್ ಪೆನ್ನು ಹಾಗೆ ಇನ್ನು ತುಂಬಾ ಮನೆಗೆ ಬೇಕಾಗಿರುವತಹ ಐಟಮ್ಸ್ ಸಿಗುತ್ತೆ.

ಚ್ಚು ಎತ್ತರವಾಗಿ ಇರುತ್ತೆ ಜಿರಾಫೆ ನೋಡೋಕ್ಕೆ ಅರೇಂಜ್ ಕಲರ್ ನಾಲ್ ಇರತ್ತೆ.

ಹೀಗೆ ಇಳ್ಕೊಂಡು ಬರಬೇಕಾದರೆ ಎಲ್ಲಾದರೂ ಒಂದ್ ಕಡೆ ಜಲಪಾತ ಅಥವಾ ಝರಿಯಾಗಿ --

ಗೋಧಿ ಹಿಟ್ಟು ರಾಗಿ ಹಿಟ್ಟು ಅಕ್ಕಿ ಬೆಲೆ ಹಾಗೆ ತುಂಬಾ ತರಕಾರಿಗಳು--

ಆಹ್ಹ್ ಹೀಗೆ ಎಲ್ಲ ವಸ್ತುಗಳು ಸಿಗುತ್ತೆ ಹಾಗೆ ರೆಡಿಮೇಡ್ ಜ್ಯೂಸ್ ಗಳು--

ಸಲೂನ್ ಗಳಿಗೆ ಜನರು ಚೆನ್ನಾಗ್ ಕಾಣಿಸಲಿ ಅಂತ ಹೋಗ್ತಾರೆ ಯ ತಮ್ ಸೌಂದರ್ಯನ ಹೆಚ್ಚು ಮಾಡಲೋಕೋಸ್ಕರ ಸಲೂನ್ ಹೋಗ್ತಾರೆ.

ತ್ತಾರೆ ಆಹ್ಹ್ ಹೇರ್ ಕಟ್ ಆಹ್ಹ್ ಐಬ್ರೋಸ್ ಹೇರ್ ಮಸಾಜ್ --

ಮರಗಿಡಗಳು ಹೆಚ್ಚು ಇರೋದರಿಂದ ಆಕ್ಸಿಜನ್ ಲೆವೆಲ್ ಕೊಡ ಹುಚ್ಚಾಗುತ್ತೆ.

ಇದ್ದರಿಂದ ಮನುಷ್ಯನಿಗೆ ಆ ತುಂಬಾ ಉಪಯೋಗ ಆಗುತ್ತೆ.

ಒಂದ್ ಮನೆ ಕಟ್ಟೋಕ್ಕೆ ತುಂಬಾ ತುಂಬಾ ಶ್ರಮ ಪಟ್ಟಿರುತ್ತಾರೆ.

ಇದು ಕಾಡಿನ ರಾಜ ಅಂತ ಹೇಳ್ತಾರೆ ಸಿಂಹ ನೋಡೋಕ್ಕೆ ತುಂಬಾ ಭಯ --

ಆಆ ಅದು ಸಮುದ್ರ ಸೇರಬೇಕಾದರೆ ಎಲ್ ಎಲ್ಲಿಂದನೋ ಬರುತ್ತೆ. .

ಫ್ರೆಂಡ್ಸ್ ನ ಮಾಡ್ಕೊಳಕ್ಕೂ ಕೂಡ ಕಾಲೇಜ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ.